ನಾವು ಡಾಬ್ ದಾಗ್ ಹೋದ್ವಿ ಅಂದ್ರ ದೋಸ್ತ್ರ ಗೀಸ್ತ್ರ ನಾವ್ ಈದ್ ಬಿಜಾಪುರದಾಗ್ ಓದಬೇಕಾದ್ರ ಸಿ ಈ ಟಿ ಅವಾಗ್ ಏನಾರ್ ಸಂಡೆ ಗಿಂಡೆ ಬರ್ತರ್ ದೋಸ್ತ್ರ ಕರಕೊಂಡ ಹೊರಡತ್ತಿವಿ ಚಿಕನ್ ಪೂಕನ್ ಎಲ್ಲಾ ಹೊಡದ್ ಬಂದ್ ಬಿಡ್ತಿವಿ.

ಇದು ಮಮದ್ ಅಗ್ನಿಸ್ ಕಟ್ಟಿಸಿದಂತ ಈದ್ ಇದು ಗೋಲಗುಮಜ್.

ಕಿರಾಣಿ ಸ್ಟೋರ್ಸ್ ಐತಿ ಅಹ್ ಹೋಟೆಲ್ ಅದ್ ಎಲ್ಲಾ ಅದ್ವ್ ಇದ್ರಲ್ಲಿ.